ಇದು ಶೆಹನಾಜ್ ಪ್ಲಸ್ ಆಂ ಮ್ ಬ್ಯೂಟಿ ಮಾರ್ಕ್ಸ್ ಇದೆ ಶೆಹನಾಜ್ ದ ಕಂಪನಿ ಭಾಳ ಸರಿಯಾಗಿದೆ .

ಇದು ಒಂದು ಜಿಮ್ ಇದೆ ಆ ಜಿಮ್ ನಲ್ಲಿ ಲೇಡೀಸ್ ಮತ್ತು ಜೆಂಟ್ಸ್ ಹೋಗ್ಬೋದು ಜಿಮ್ ನಲ್ಲಿ ಹೋಗೋದಿಂತ ನಮ್ದ--

ವಾಟೆ ಬ್ಯೂಟಿಫುಲ್ ಈ ಕಡೆ ಇಷ್ಟ ಬ್ಯೂಟಿಫುಲ್ ಮನೆ ಇದೆ ಆ ಮನೆಯಲ್ಲಿ ನಾವು ಫ್ಲ್ಯಾಟ್ ಸಿಸ್ಟಮ್ ತೊಗೊಬಹುದು ಅಥವಾ ರೆಂಟ್ ಗೆ ಇರ್ಬಹುದು.

ಒನ್ ಬಿ.ಹೆಚ್.ಕೆ ಟು ಬಿ.ಹೆಚ್.ಕೆ ಥ್ರೀ ಬಿ.ಹೆಚ್.ಕೆ ಮನಿಗೋಳು ಇದೆ ಫ್ಲ್ಯಾಟ್ ಸಿಸ್ಟಮ್ ಏಶಿಯನ್ ಮಾಲ್ ಹತ್ರ ಬಹಳಷ್ಟು ಗೇಮ್ಸ್ ಕೂಡ ಇದೆ ಮತ್ತೆ ಅಲ್ಲಿಯೇ ಬಹಳಷ್ಟು ಸವಲತ್ತು ಕೊಟ್ಟಿದ್ದಾರೆ ಏಶಿಯನ್ ಬ್ಲಾಕ್ಸ್ ಭಾಳ ತುಂಬಾ --